ಇಲ್ಲಿ ಮಿಷಿನಗಳು ಕುಡ ಇದೆ ಇಲ್ಲಿ ಮಿಷಿನ್ ಸಹಾಯದಿಂದ ಇವನು ಒಬ್ಬ ಜೀವನ್ ಮಾಡ್ತಾ ಇದ್ದಾನೆ. ಇದನ ಈ ಚಿತ್ರದಲ್ಲಿ ನೋಡಬಹುದುದಾಗಿರುತ್ತದೆ

ಎಲ್ಲಿ ಮೂರ್ ಜನ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಅಕ್ಕಿ ಬೆಳೆ ಉದ್ದನಾ ಬೆಳೆ ತರಕಾರಿ ಹಾಗೆ ಇತ್ಯಾದಿ ಯನೇನು ಮನಗೆ ಬೇಕಾದ ಗ್ರೋಸರಿಎಸ್ ಐಟೆಮ್ಸಗಳ್ಳು ಎಲ್ಲಿ ಸಿಗ್ತಿವೇ.

ದಕ್ಕಿನ ಒಂದು ಚಿತ್ರಣವಾಗಿದ್ದು ಇಲ್ಲಿ ಡಕ್ಕು ಗಳನ್ನ ಇಲ್ಲಿ ನೋಡಬಹುದು ಇಲ್ಲಿ ನೀರು ಕೂಡ ಇದೆ. ಇಲ್ಲಿ ಸುತ್ತ ಇಲ್ಲಿ ಜನರು ನಿಂತ್ಕೊಂಡು ಇಲ್ಲಿದ್ದಕ್ಕೂ ಗಳು ಓಡಾಡ್ಕೊಂಡು--